ಹೋಟೆಲ್ ನ ಒಳಗಡೆ ಬಹಳಷ್ಟು ವ್ಯಕ್ತಿಗಳು ಟೇಬಲ್ ನ ಮೇಲೆ ಕುಳಿತುಕೊಂಡಿದ್ದಾರೆ.

ಮತ್ತು ಅಲ್ಲಿ ವ್ಯಕ್ತಿಗಳು ನಡೆಯುದುಕೊಂಡು ಹೋಗುತ್ತಿದ್ದಾರೆ.

ಹಾಗು ಅಲ್ಲಿ ಒಂದು ಕಟ್ಟಡದ ಮೇಲೆ ಗೋಲ್ಡ್ ಲಕ್ಕಿ ಬೇಕರಿ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಹಾಗೂ ಕೆಳಗಡೆ ಕಾರು ಕುರ್ಚಿ ಇನ್ನಿತರ ಆಟದ ಸಾಮಾನುಗಳನ್ನು ನೀಟಾಗಿ ಜೋಡಿಸಿ ಇಟ್ಟಿದ್ದಾರೆ.

ಇದು ಒಂದು ರೈಲ್ವೆ ಟ್ರ್ಯಾಕ್ ಇದೆ.

ಈ ಅಂಗಡಿಯ ಮೇಲೆ ರಾಯಲ್ ಟಿ ಟ್ರೇಡರ್ಸ್ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಇಲ್ಲಿ ಒಂದು ವಿಶಾಲವಾದ ನೀರು ಹರಿಯುವ ಸಮುದ್ರದಂತೆ ಕಾಣಿಸುತ್ತಿದೆ.

ಇದು ಒಂದು ಸಂಬಯ್ಯ ಬಚ್ಚಾ ಆಯುರ್ವೇದಿಕ್ ಯೂನ್ ಇನ್ ಸ್ಟೋರ್ ಅಂತ ಬರೆದು ಬೋರ್ಡ್ ಹಾಕಲಾಗಿದೆ.

ಹಾಗೂ ಅಲ್ಲಿ ಕುರ್ಜಿಯ ಮೇಲೆ ಒಬ್ಬ ವ್ಯಕ್ತಿಯು ಕುಂತಿದ್ದಾನೆ.

ಹಾಗೂ ಅಲ್ಲಿ ಬಹಳಷ್ಟು ರೂಮ್ ಗಳಿವೆ ಮತ್ತು ಕಿಟಕಿಗಳಿವೆ.